ಈ ಚಿತ್ರದಲ್ಲಿ ನನಗೆ ಕಾಣಿಸುತರುವ ಕಾಣಿಸುತ್ತಿರುವುದು ಏನೆಂದರೆ ಒಂದು ಹಣ್ಣಿನ ಅಂಗಡಿ ಪಕ್ಕದಲ್ಲಿ ಒಬ್ಬ ಮನುಷ್ಯನೇ ನಿಂತಿದ್ದಾರೆ ಈ ಹಣ್ಣಿನಲ್ಲಿ ಹಲವಾರು ಬಗ್ಗೆಯ ಫಲಗಳಿವೆ .

ಈ ಚಿತ್ರದಲ್ಲಿ ನನಗೆ ಕಾಣಿಸುತ್ತಿರುವವರು ಏನೆಂದರೆ ಕೋಳಿ ಮಾಂಸವನ್ನು ಬೆಯಿಸಿ --

ಚೆನ್ನಾಗಿ ಅದಕ್ಕೆ ಮಸಾಲೆಯನ್ನು ಹಾಕಿ ಬಿಸಿ ಮಾಡಿ ಅದರ ಪಕ್ಕ ಈರುಳ್ಳಿ ನಿಂಬೆಹಣ್ಣು ಎಲ್ಲ ಹಾಕಿ ಬಿಸಿ ಬಿಸಿ ಯಾಗಿ ಕೊಟ್ಟಿದ್ದಾರೆ .

ಈ ಚಿತ್ರದಲ್ಲಿ ನನಗೆ ಕಾಣಿಸುತ್ತಿರುವುದೇನೆಂದರೆ ಮನೆಯ ಪಕ್ಕ ಒಂದು ಕ ವಾಹನ ಇದೆ.

ಅದರ ಮುಂದೆ ರಾಶಿಗಟ್ಟಲೆ ಅಡಿಕೆಯನ್ನು ಬಿಸಿಲಿಗೆ ಒಣಗಿಸಿದ್ದಾರೆ ಒಣಸಿಗಿದ್ದಾರೆ ಮತ್ತು ಸಣ್ಣ ಪುಟ್ಟ ಗಿಡದ ಹೂಗಳಿವೆ ಇದರಲ್ಲಿ --

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಎಂದರೆ ಮದುವೆ ಮುಹೂರ್ತದಲ್ಲಿ ಸಮಾರಂಭದಲ್ಲಿ ಅಲಂಕಾರ ಮಾಡಿರುತ್ತಾರೆ ಹೂಗಳಿಂದ --

ಒಬ್ಬರು ವೀಣೆಯನ್ನು ನುಡಿಸುತ್ತಿದ್ದಾರೆ ಇನ್ನೊಬ್ಬರು ಹಾಡುತ್ತಿದ್ದಾರೆ ಇನ್ನೊಬ್ಬರು ತಬಲವನ್ನು ನುಡಿಸುತ್ತಿದ್ದಾರೆಅವರ ಪ್ರದರ್ಶನ ಸಂಗೀತ ಪ್ರದರ್ಶನ ತೋರುತ್ತಿದ್ದಾರೆ .

ಈ ಚಿತ್ರದಲ್ಲಿ ಕಾಣುತಿರುದನ್ನು ಏನಂದ್ರೆ ಲಕ್ಷ್ಯ ಅಂತರ್ ರಾಷ್ಟೀಯ ನೃತ್ಯವನ್ನು ಇಬ್ಬರು ಹೆಣ್ಣು ಮಕ್ಕಳನ್ನು ಹಾಗು ಗಂಡು ಮಕ್ಕಳನ್ನು.--

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದೇನೆಂದರೆ ಹರಿಯುತ್ತಿರುವ ನೀರನ್ನು ಕಾಣಬಹುದು. ಇದು ಸಣ್ಣ ಜಲಪಾತವಾಗಿದೆ.

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದು ಏನೆಂದರೆ ವಿಶಾಲವಾಗಿ ಹರಿಯುತ್ತಿರುವ ನದಿ ಒಂದು ಕಾಣಬಹುದು.

ಈ ಚಿತ್ರದಲ್ಲಿ ನಮಗೆ ಕಾಣುತಿರುವುದು ಏನೆಂದ್ರೆ ಅಗಲವಾಗಿರುವ ಮೀನನ್ನು ಇಲ್ಲಿ ಕಾಣಬಹುದಾಗಿದೆ.

ಗುಲಾಬಿ ಹೂವು ಶಾವಂತಿಗೆ ಹೂವು ಮುಂತಾದಗಳನ್ನು ಕಾಣಬಹುದು ಮತ್ತು ಅಲ್ಲಿ ಹಾರವನ್ನು ಇಟ್ಟಿರುವುದನ್ನು ಇಲ್ಲಿ ಕಾಣಬಹುದಾಗಿದೆ .